ಚಿತ್ರದಲ್ಲಿ ಒಬ ವ್ಯ ಕ್ತಿ ಮದುವೆ ಸಮಾರಂಭದಲ್ಲಿ ಕೂತಿರುವುದನ್ನು ನೋಡಬಹುದು ಆ ವ್ಯಕ್ತಿ ಒಂದು ಬಿಳಿ ಚೈರ್ ನಲ್ಲಿ ಕಪ್ಪು ಕೋಟ್ ಹಾಕಿ ಧರಿಸಿ ನಿಂತಿದ್ದಾನೆ ಬ್ಲಾಕ್ ಶೂ ಹಾಕಿದ್ದಾನೆ.

ಹಾಗು ಬಿಳಿ ಲೈಟ್ ಕಾಣಿಸುತ್ತದೆ ಕ್ರೀಮ್ ಕಲರ್ ಬೋರ್ಡ್ ಕಾಣಿಸುತ್ತಿದೆ ಹಾಗು ಇಬ್ಬರು ವ್ಯಕ್ತಿಗಳು ಒಬ್ಬ ಕಟ್ಟಿಂಗ್ ಮಾಡುತ್ತಿರುವುದು ನೋಡಬಹುದು ಚೈರ್ ಗಳಿವೆ ಹಾಗು --

ಇದು ಬಹಳ ಸುಂದರವಾಗಿ ಕಾಣುತ್ತಿರುವುದನ್ನು ನಾವು ನೋಡಬಹುದಾಗಿದೆ.

ಈ ಚಿತ್ರದ್ಲಲಿ ಒಂದು ಹಳೆಯ ಸ್ಕೂಲ್ ಅನ್ನ್ನು ನೋಡಬಹುದು ಅಹ್ ಸ್ಕೂಲ್ ಅಂತೇ ಕಾಣಿಸುತ್ತದೆ ಸುತ್ತ ಬಿಲ್ಡಿಂಗ್ ಗಳಿವೆ.

ಈ ಚಿತ್ರದಲ್ಲಿ ಒಂದು ಹೂವಿನ ಪಲ್ಲಕ್ಕಿಯನ್ನು ನೋಡಬಹುದು ದೇವಸ್ಥಾನ ಹಾಗು ಅದನು ಅದ್ರ ಮುಂದೆ ಜನಗಳು ಬಹಳ ನಿಂತಿದ್ದಾರೆ ಆ ಪಲ್ಲಕ್ಕಿಯ --

ಈ ಚಿತ್ರದಲ್ಲಿ ಒಂದು ದೊಡ್ಡ ಆಚ್ ಕಾಣಿಸ್ತಿದೆ ಒಳಗೆ ದೊಡ್ಡ ಬಿಲ್ಡಿಂಗ್ ಕಾಣಿಸುತ್ತಿದೆ ಹಾಗು ದೊಡ್ಡ ಎರಡು ತೆರೆದಿರುವ ಗೇಟ್ ಕಾಣಿಸುತ್ತಿದೆ.

ಈ ಚಿತ್ರದಲ್ಲಿ ಒಂದು ಅಹ್‌ ಕಾಲೇಜ್ ನಂತೆ ಕಾಣಿಸ್ತದೆ ಅಲ್ಲಿ ಮುಂದೆ ವಾಲಿಬಾಲ್ ಆಡುವ ಒಂದು --

ಚಿತ್ರದಲ್ಲಿ ಒಂದು ಮೊಬೈಲ್ ಅಂಗಡಿಯನ್ನು ನೋಡಬಹುದು ಮೂರೂ ಸ್ಟೆಪ್ ಮೊಬೈಲ್ ಬಾಕ್ಸ್ ಅನ್ನು ಇತ್ತಿದ್ದ್ದಾರೆ ವಿವೋ ಅಂತ ಬರೆದಿದ್ದರೆ ಅದು ನೀಲಿ ನಮ --

ಸುತ್ತ ಮರಗಳನ್ನು ನೋಡಬಹುದು ಸುತ್ತ ಆಚೆ ಬೈಕ್ ಗಳು ನಿಂತಿದೆ ಹಾಗು ಇಲ್ಲಿ ಅಂಗಡಿಗಳು ಬಹಳಷ್ಟು ಇರುವುದನ್ನು ನೋಡಬಹುದು --

ಆಕಾಶವು ಕಾಣಿಸುತ್ತಿದೆ ಹಾಗು ಮರಕೆ ಸುತ್ತ ಗಿಡ ಮರಗಳು --

ಈ ಚಿತ್ರದಲ್ಲಿ ಒಂದು ಹಣ್ಣಿನ ಅಂಗಡಿಯನ್ನು ನೋಡಬಹುದು ವಿಧ ವಿಧವಾದ ಹಣ್ಣುಗಳಿವೆ ಆ ಹಣ್ಣುಗಳು ಸೇಬು ದಾಳಿಂಬೆ ಕಿತ್ತಳೆ ಹಣ್ಣು --

ಇದು ಒಂದು ಕೇಕ್ ಪಾರ್ಲರ್ ಎರಡು ಕೇಕ್ ಗಳನ್ನೂ ಮಾಡಿದ್ದಾರೆ ಒಂದು ಪಿಂಕ್ ಒಂದು ಆಂಡ್ ಒಂದು ಎಲ್ಲೊ ಕೇಕ್ ಎಲ್ಲೊ ಕೇಕ್ ಮೇಲೆ-

ಈ ಚಿತ್ರದಲ್ಲಿ ಒಂದು ನದಿ ಕಾಣಿಸುತ್ತಿದೆ ಸುತ್ತ ಬೆಟ್ಟಗಳಿವೆ ಹಾ ಹಾಗು ಒಂದು ಆಕಾಶ ಕಾಣಿಸುತ್ತಿರುವುದನ್ನು ನೋಡಬಹುದು ಒಂದು ರಸ್ತೆಯಲ್ಲಿ ಕಾರ್ ಬರುವುದನ್ನು ನೋಡಬಹುದು.

ಬಹಳ ದೊಡ್ಡದಾದ ನದಿ ಎಂದು ಹೇಳಬಹುದು ಸುತ್ತ ದೊಡ್ಡ ದೊಡ್ಡ ಬೆಟ್ಟಗಳು ಹಾಗು ಗಿಡ ಮರಗಳು ಅದರ ಮದ್ಯ ಇರುವುದನ್ನು ನಾವು ನೋಡಬಹುದು.

ಒಂದು ಬ್ರಹತ್ ಆಕಾರದ ಒಂದು ರೋಡ್ --

ಹ ಪಕ್ಕದಲ್ಲಿ ಒಂದು ವಿಗ್ರಹ ಇದೆ ಮುಂದಕ್ಕೆ ಪೂಜಾ ಸಾಮಗ್ರಿಗಳು ಇವೆ ಹಾಗೆ ಚೆಂಡು ಹೂಗಳಿಂದ ಅಲಂಕಾರ ಮಾಡಿದ್ದಾರೆ ಒಬ್ಬ ವ್ಯಕ್ತಿ --

ಈ ಚಿತ್ರದಲ್ಲಿ ಒಂದು ಮನೆ ಆಗಿದೆ ಮನೆಯ ಮುಂದೆ ಒಂದು ದೊಡ್ಡ ಗೇಟ್ ಇದೆ ಅದು ಕಪ್ಪು ಮತ್ತು ಅಹ್ --

ನಾ ಕಾಫಿ ಕಲರ್ ವೈಟ್ ಕಲರ್ ಗೋಲ್ಡನ್ ಕಲರ್ ಮಿಕ್ಸ್ ಆಗಿದೆ ಹಾಗು ಆ ಕಡೆ ಈ ಕಡೆ ಒಂದು ಕಂಬ ಇದೆ ಅದು ಹಸಿರು ಕಂಬ --

ಹಾಗೆ ಒಂದು ಅಹ್ ಕಂ ಲೈಟ್ ಎಲ್ಲೊ ಕಲರ್ ನೋಡಬಹುದು.

ಹಾಗು ಬೈಬಲ್ ಜಿತ್ ಹೆಸರಿನ ನಾಮ ಫಲಕವನ್ನು ನೋಡಬಹುದು ಆಕಾಶವಿದೆ ಸ್ಕೈ ಬ್ಲೂ ಕಲರ್ ಹಾಗು ಕಂದು ಬಣ್ಣ ನೇರಳೆ ಬಣ್ಣ ಕಾಣಬಹುದು .

ಗಿಡ ಮರಗಳು ಕಪ್ಪು ಬಣ್ಣದಿಂದ ಕಾಣಿಸುತ್ತಿದೆ ಹಾಗು ಬಹಳ ಸುಂದವ್ --

ಇದರಲ್ಲಿ ಹ ಡಿನೈಮ್‌ ಒಂದು ಬಟ್ಟೆ ಅಂಗಡಿ ನೋಡಬಹುದು ಗಂಡಸರ ಬಟ್ಟೆ ಅಂಗಡಿ ಆಗಿದೆ --